ಈ ಚಿತ್ರ ನೋಡಬೋಹುದಾದ್ರೆ ಆಕಾಶ ಬಿಳಿಯ ಬಣ್ಣದಾಗಿದೆ.

ಈ ಮೆಟ್ಟಲಿನ ಬಣ್ಣ ಕೇಸರಿಯ ಬಣ್ಣದಾಗಿದೆ.

ಈ ಮೆಟ್ಟಲಿನ ಬಣ್ಣ ಕೇಸರಿ ಬಣ್ಣದಾಗಿದೆ.

ಈ ಚಿತ್ರ ನೋಡಬಹುದಾದ್ರೆ ಕಟ್ಟಡವಿದೆ ಈ ಕಟ್ಟಡ ಮೇಲೆ ಬರೆದಿದ್ದರೆ.

ಈ ಸಮುದ್ರದ ಅಡಿಯಲ್ಲಿ ದೊಡ್ಡ ದೊಡ್ಡ ಮರಗಳಿವೆ.

ಈ ಚಿತ್ರ ನೋಡಬಹುದಾದ್ರೆ ಆಕಾಶ ಬಿಳಿಯಬಿ ಬಣ್ಣದಾಗಿದೆ .

ಹಳದಿ ಬಣ್ಣದ ಮತ್ತು ಕೇಸರ ಬಣ್ಣದ ರಿಂಗುಗಳಿವೆ ಇಲ್ಲಿ ಎಲ್ಲ ಮಕ್ಕಳು ಕಪ್ಪು ಬಣ್ಣದ ಶೂ ಹಾಕಿಕೊಂಡಿದ್ದಾರೆ.

ಇಲ್ಲಿ ಎರಡು ಫ್ರಿಡ್ಜ್ ಗಳು ಇಟ್ಟಿದಾರೆ.

ಅವನು ಕಪ್ಪು ಬಣ್ಣದ ಶೂ ಹಾಕಿಕೊಂಡಿದ್ದಾನೆ.

ಈ ಚಿತ್ರ ನೋಡಬಹುದಾದರೆ ಆಕಾಶ ಕಪ್ಪು ಬಣ್ಣದಾಗಿದೆ.

ಇಲ್ಲಿ ಸ್ವಲ್ಪ ಜನರು ಕುರ್ಚಿ ಮೇಲೆ ಕುಳಿತಿದ್ದರೆ ಈ ಕುರ್ಚಿ ಬಣ್ಣದಾಗಿದೆ.

ಮತ್ತು ದಿಂಬು ಇಟ್ಟಿದ್ದಾರೆ ಅದರ ಮೇಲೆ ಒಬ್ಬ ಪುರುಷನು ಉಲ್ಟಾ ಮಲಗಿದ್ದಾನೆ.

ಮತ್ತು ದಿಂಬು ಇಟ್ಟಿದಾರೆ ಅದರ ಮೇಲೆ ಒಬ್ಬ ಪುರುಷನು ಉಲ್ಟಾ ಮಲಗಿದ್ದಾನೆ.

ಎಲೆಯಿಂದ ಅಲಂಕರಿಸಿದ್ದಾರೆ ಇಲ್ಲಿ ಒಬ್ಬ ಪುರುಷನು ನಿಂತಿದಾನೆ ಅವನು ಬಿಳಿಯ ಬಣ್ಣದ ಶರ್ಟ್ ಹಾಕಿಕೊಂಡಿದ್ದಾನೆ.

ಇಲ್ಲಿ ಮರಗಳಿವೆ ಮಣ್ಣಿನ ಗುಡ್ಡಗಳ್ ಕೂಡ ಇವೆ.

ಒಬ್ಬ ಮಹಿಳೆ ಇದ್ದಾಳೆ ಇಲ್ಲಿ ಎಲ್ಲರೂ ಮಾಸ್ಕನ್ನ ಹಾಕಿಕೊಂಡಿದ್ದಾರೆ ಈ ಮಹಿಳೆ--